ಇಲ್ಲಿ ಕಲಿನಲ್ಲಿ ನೀರು ಹೋಗುತ್ತಾ ಇವೆ.

ಇಲ್ಲಿ ಮೆಟ್ರೋ ಟೆರನ್ ಹೋಗುವ ಹಾದಿ ಕಾಣಿಸುತ್ತಾ ಇದೆ.

ಹಾಗೂ ಬ್ಯಾಗ್ ಗಳನ್ನು ನೇತು ಹಾಕಲಾಗಿದೆ.

ಸ್ವೀಟ್ ಗಳನ್ನು ರೇಫ್ರಿಜೆರೆಟರ್ ನಲ್ಲಿ ಇಡಲಾಗಿದೆ.